ಹಾ ಸರಿ ಹಾಗಾದ್ರೆ okay .

ನೋಡ್ರಿ ಇವಾಗೆಲ್ಲಾ ಪರೀಕ್ಷೆ ಚಾಲು ಆಗಿಬಿಟ್ಟಾವು, ಆಹ್ ವಾರ್ಷಿಕದ exams ಮಕ್ಕಳನ್ನ ಎಬ್ಬಿಸಬೇಕು, motivation ಮಾಡಿಸ್ಬೇಕು ಅಭ್ಯಾಸ ಮಾಡಿಸ್ಬೇಕು , ಚಂದ ಬರಿಸ್ಬೇಕು ಅವ್ರಗ ಒಳ್ಳೆ ರೀತಿಯಿಂದ ಹೇಳ್ತಾ ಇರಬೇಕು, ಓದಂತ ಹೇಳ್ತಾ ಇರಬೇಕು. ಏಳ ತಾರ ಮಕ್ಕಳು ಎಷ್ಟ ಹುರುಪಲೆ ಮಾಡ್ತಾರ ಹುಡುಗುರ ಎಲ್ಲಾ, ಒಂದ exam ಆದ್ಮೇಲೆ ಒಂದ exam ಬರೀತಾ ಇರ್ತಾರ. ಅದ್ರತಕ್ಕಂಗ ನಾವು ಅವ್ರ exam ದ ಏನೈತಿ ನೋಡ್ಕೊಂತ ಕೂರ್ಬೇಕು , ಅದ್ರತಕ್ಕಂಗೆ ಅವ್ರು ಹೇಳತೀರ್ತಾರ ನಮಗ ನಾವ ಬರಸತಿರಬೇಕು, ಮಕ್ಕಳ ಮೇಲೆ exam ಅಂತ ಅಹ್. ಇದನ್ನ ಹಾಕಬಾರದ ಅವ್ರಿಗೆ, ಓದ್ರಿ ಓದ್ರಿ ಅಂತೆಳಿ ಅವ್ರ ಪಾಡಿಗ ಅವ್ರ ಓದತಾ ಇರತಾರೆ marks ತಗಿತಾ ಇರತಾರ, ಸುಮ್ನ ಇದ್ದ ಬಿಡ್ಬೇಕ ನೋಡ್ರಿ ಈಗಿಂದೆಲ್ಲಾ exam ದ ನೋಡ್ಬಿಟ್ರ, ಎಷ್ಟ ಚನ್ನಾಗಿ ಮಾಡ್ತಾರ ಇಗಿನ ಮಕ್ಳ ಎಲ್ಲಾ ನಾವು ಒಂದ ಸ್ವಲ್ಪ ಐದ ಗಂಟೆಕ ಎದ್ದ ಕುಂತ ಬಿಟ್ವಿ ಅಂದ್ರ ಅವ್ರು ನಮ್ಮ ಜೊತೆ ಕುಂದ್ರತಾರ. ನಾವು ಓದ್ಕೊಬಹ್ದು ಅವ್ರ ಜೋಡಿ, ನಾವು ಓದಕೊಂಡಿದ್ದ ಅವ್ರಿಗೂ ಒಂದ್ ಸ್ವಲ್ಪ ಇದರಲ್ಲಿ ಹೇಳಬಹುದು, ಅವ್ರು ಅರ್ಥಾ ಮಾಡ್ಕೊಂತಾರ ಈಗಿಂದ್ exam ದ ಎಲ್ಲಾ ನೋಡಿದ್ರ ಮಕ್ಳ ಬಾಳ motivation ಅದಾರ, ಚಂದ ಮಾಡ್ತಾರಾ ಇವಾಗ ಎರಡು ಒಂದ ವಾರದ್ exam ಮುಗೀತಪಾ ಅಂದ್ರ ಎರಡ. ತಿಂಗಳ ಮತ್ತ ರಜಾ ಬರತ್ತ ಅವ್ರಿಗೆ, ಮತ್ತ ಜೂನ್ಯಿಂದ ಆ school ಚಾಲು ಆಗತ್ತಾ ಮತ್ತ exam ಚಾಲು ಆಗತ್ತಾ ಮಕ್ಳಿಗೆ, ಅವುಕ ಆಟಾ ಆಡದಂಗ ಆಗತ್ತ ಮತ್ತ ಎರಡು ದಿನ ರಜದಲ್ಲಿ ಪರೀಕ್ಷೆ ಬರದು ಒಳ್ಳೇ ಉತ್ತೀರ್ಣ ತಗೊಂಡ್ರುಪಾ ಅಂದ್ರ ಎಲ್ಲಾ ಕಡೆ ಇಂದನು ಅವ್ರಿಗೆ. ಅವ್ರಿಗೆ ಒಂತರ ಖುಷಿ ಆಕ್ಕೆತಿ ನಾವು ಓದಿದ್ವಲ್ಲಾ ನಮ್ಮದ ಅಂಕ ಎಲ್ಲಾ ಚನ್ನಾಗ್ ಬಂತ ಅಲ್ಲಾ ಅಂತೇಳಿ, ಮಕ್ಕಳ ಓದ ಬೇಕ ಅವ್ರ ಜೋಡಿ ಕುಂದ್ರಬೇಕ ತಾಯಂದರು ಪಾಲಕರು ಎಲ್ಲಾರು ಕೂರ್ಬೇಕು, ಅವ್ರಿಗೆಲ್ಲಾ ನಾವು ಒಂದ ರೀತಿ ಒಳ್ಳೆ ಮಾರ್ಗದಲ್ಲಿ ಹೇಳಕೊಂತ ನಾವ ಹೋಗ್ಬೇಕ, ಮಕ್ಕಳಗ ನಾವ ಬೈತಾ. ಇರ್ಬಾರ್ದು ಅವ್ರಿಗೆ ಏನ್ ಇದ್ರುಹ್ಮ್ ಅಂತಾ ಇರ್ಬೇಕು ಮಾಡ್ತಾ ಇರತಾರೆ, ಒಳ್ಳೆ ಒಳ್ಳೆ tuition ನು school ಗಳರುತ್ತೆ ಅಲ್ಲಿ ಹೋಗ್ತಾ ಇರ್ತಾರೆ ಬರತ್ತಾ ಇರ್ತಾರೆ ಅವರನ್ನು ಕಾಯ್ತಾಯಿರಬೇಕು, ಒಳ್ಳೆ ರೀತಿಯಿಂದ ಏನಿದೆ ಎಂತಿದೆ ಆ exam paper ದಲ್ಲಿ ಏನಿರತ್ತೆ ಅದನ್ನ ಚನ್ನಾಗಿ ಓದ್ಕೊಬೇಕ್ ಅವ್ರು ಅದನ್ನ ಓದೊ. ತರಾ ನಾವ ಮಾಡಬೇಕು ಅಂದ್ರೆ ಓದತಾರ ಮಕ್ಳು, ಈ ತರಾ ಮಾಡ್ಕೊಂತ ಹೋದಂಗ ಮಕ್ಳ ಒಂದಕ್ಕ ಒಂದು ಹೆಚಗಿ ಅವ್ರ ಅಭ್ಯಾಸಕ್ಕ ಕೂಡಬೇಕಪ್ಪಾ ನಾನು ಓದಬೇಕು ಅಂತ ಆಸೆ ಬರತ್ತ ಅವರನ್ನ ಹಂಗೆ ಬಿಡಬಾರದು ಮಕ್ಕಳನ್ನ, ಇಗಿನ time ದಲ್ಲಿ time to time ಅವ್ರಿಗೆ ಒಳ್ಳೆ. Coffee ಚಹಾ ನಾಷ್ಟಾ ಕೊಟ್ಟು ಅವ್ರಗು ಒಂದ ಸ್ವಲ್ಪ changes ಅನಸಬೇಕು, ಅವ್ರ ಜೊತೆ ನಾವು ಮಕ್ಕಳಾಗಿ ಬೆರಿಬೆಕು, ನಮ್ಮ ಜೋತಿಗ ಅವ್ರ ಅಂದ್ರ ಕೂಡತಾರ ಒಬ್ರುಕೊಬ್ಬರು ನಾಲ್ಕೈದ ಜನಾ ಸ್ನೇಹಿತರು ಸೇರಿ exam ಓದುದು ಬರಿಯುದು ಪಾಠ ಮಾಡುತಾ ಒಂದ ಕಡೆ. ಕೂತಕೊಂಡ್ರ ಅವ್ರಿಗೂ ಏನಪ್ಪಾ ಹೆಂಗ ಏನ ಓದಬೇಕ ಏನ ಬಿಡಬೇಕ ಯಾವದ exam ಇದ್ರ ಎದನ್ನ ಓದಬೇಕ ಬರಿಬೇಕ ಅನ್ನೋದು ಅವ್ರ್ಗು ಲಕ್ಷ್ಯ ಬರ್ತೇತಿ, ಆತರ ಒದ್ ಬೇಕು ಅವ್ರ, ಎಲ್ಲಾ ಒಬ್ಬೊಬ್ಬರೇ ಆದ್ರ ಬೇಜಾರ ಬರ್ತೇತಿ ನಿದ್ದಿ ಬಂದಂಗ ಆಕ್ಕೆತಿ ಅವಕ್ಕ. ಯಾವಾಗ್ಲೂ ಓದು ಓದು ಓದು ಅಂತಾ ಇರ್ಬಾರ್ದು. ಒಂದ ಹತ್ತ ನಿಮಿಷ rest ಕೊಡ್ಬೇಕ್ ಅವ್ರಿಗೆ ಮಾಡ್ಬೇಕು , ಆಮೇಲೆ ಬರಿಯಂತ ಬರಿಸ್ಬೇಕು ಸ್ವಲ್ಪ ಅವ್ರ ಜೊತೆ ನಾವು ಆಟಾಡಬೇಕು, ಬೆರಿಬೆಕು ನಗತಾ ಇರಬೇಕು ಅವ್ರ ಜೊತೆ, ಅವ್ರದ mind ಒಂದ ಸ್ವಲ್ಪ fresh ಮಾಡ್ತಾ ಇರಬೇಕು ಎಲ್ಲಾ ಚನ್ನಾಗ್ ಇರ್ತಾವ. ಈಗಿನ ಕೊರೋನಾ ಬಂದ ಹೋದಮೇಲೆ ಸ್ವಲ್ಪ ಮಕ್ಕಳು. ತುಂಟಾಟಕ್ಕ ಬಿದ್ದಿದಾವರೀ ಇವಗೆನ ಇಲ್ಲಾ ಸ್ವಲ್ಪ line ಗೆ ಬರ್ತಾರ, ನಾವ line ತಗೊಂಡ್ರ ಅವ್ರ್ನ ನಮ್ಮ ದಾರಿಗ ಅವ್ರ ಚಂತಗ ಓದಸಬೇಕು, ಮಕ್ಕಳಿಗೆ ಸಿಟ್ಟ್ ಸಿಟ್ಟ ಮಾಡಾಂಗಿಲ್ಲಾ ಇಗಿನ ಮಕ್ಕಳಿಗೆ ನಕ್ಕೊಂತ ಇದ್ರ ನಮ್ಮ ಮಾತ ಕೇಳ್ಕೊಂತ ತಾವು ನಕ್ಕೊಂತ ಓದಕೊಂತ ಇರತಾರ ಎಷ್ಟ ಚಂದ ಅಭ್ಯಾಸ. ಮಾಡಿದ್ರ ಅವ್ರಿಗೆ ಅಂಕ ಬರ್ತಾ ಇದ್ರ ಎಷ್ಟ ಕುಶಿಲೇ ಕುಶಿಲೇ ಇರ್ತಾರ ಅವ್ರ ಎಲ್ಲಾ, ಒಂತರಾ ಅವ್ರಿಗೆ ಉತ್ಸಹ ತುಂಬೇಕ ನಾವ ಹುರದುಂಬಿಸ ಬೇಕ, ಇತರ ಒದರಿ ಇತರ ಬರೀರಿ ಇತರ ಗೆಳತಿಯರನ ಸ್ನೇಹಿತರನ್ನ ಕರ್ಕೊಂಡ ಬರೀ, ಹಿಂಗೆಲ್ಲಾ ಓದಕೊಂತ ಬರಿತ ನೀವು ನಕ್ಕೊಂತ ಇರೀ. ಅಂತೇಳಿ exam ವಾರ್ಷಿಕ ಪರೀಕ್ಷೆ ತಲೆ ನೋವ ಆಗ್ಲಿ ಅದ ಆಗ್ಲಿ ಮಾಡ್ಕೊಬಾರದ, ಈಗಿನ ಮಕ್ಳು ಹಿಂಗ ಮಾಡಿದ್ರ ಎಲ್ಲಾದ್ರಗೂ ಮುಂದ ಬರ್ತಾರಾ ನೋಡ್ರಿ ಮಕ್ಕಳು, ಇಲ್ಲಂದ್ರ ಪಾಪ ಅವಕ್ಕ ನಾವು ಬೈತಾ ಇದ್ರ ಅವ್ರಿಗೆ ಪಾಪ ತ್ರಾಸ ಆಕ್ಕೆತಿ ಈಗಿನ ಮಕ್ಳು ಬಾಳ ಶಾಣೆ ಇದಾರ. ಯಾರಿಗೂ ಬೈಯಂಗಿಲ್ಲಾ ಏನಿಲ್ಲಾ ಅವ್ರದ ಅವ್ರ ತಿಳ್ಕೊಂಡ ಅವ್ರ ಎಲ್ಲಾ ಮಾಡ್ಕೊಂತಾರ ಚನ್ನಾಗಿ ಒದಿಸಿದರ ಸಾಕ, ಅವ್ರಿಗೆ ಹೆಂಗ ಓದತಾರ ಅದಕ್ಕ ನಾವು ಒದಸಕ್ಕ ಪ್ರೋತ್ಸಾಹ ಕೊಟ್ಟಿವಿ ಅಂತಂದ್ರ ತಮದ ತಾವ ಓದ್ಕೊಂತ ಖುಷಿ ಖುಷಿಲೇ ಇರ್ತಾರ, ಎಲ್ಲಾ ಪೇಪರು ಚನ್ನಾಗಿ ಆಗೇತಿ ಅಂತ ಬಂದ ಹೇಳ್ತಾರಾ. ಆವಾಗ ಯಾವದಕ್ಕೂ ಅವ್ರಿಗೆ ಕೊರತೆ ಮಾಡಬಾರದು ಮಕ್ಕಳಿಗೆ, ಇಗಿನ ಮಕ್ಳ ಎಲ್ಲಾ ನಾವ ಅಂದ್ರ ನಮಕಿಂತ ಶಾಣೆ ಇರ್ತಾರ, ಒಂದ ಅರ್ಥ ಮಾಡ್ಕೊಳುದ್ರಾಗ ನೂರ ಅರ್ಥ ಮಾಡ್ಕೊಂಡಿರ್ತಾರ, ಒಂದ ಏನೋ ಪಾಠ ಹೇಳಿಕೊಡುವಾಗ ಮತ್ತೊಬ್ಬರಿಗ ತಿಳುಸುವಾಗ ಅವ್ರ ಅಕ್ಕತಂಗ್ಯಾರ ಜೊತಿ ಬೇರಿಯುವಾಗ ಎಲ್ಲಾ. ಚೆಂದ ಹೇಳಿಕೊಡ್ತಾರ ಅವ್ರಿಗೂ ತಿಳಿಸಿ ಹೇಳಿ ಕೊಡ್ತಾರೇ ಈಗಿನ ಮಕ್ಳ ಪರೀಕ್ಷೆದಾಗ ಅವ್ರಿಗೂ ಚಿಂತಿ ಬರ್ಬಾರ್ದು, ಇವ್ರಿಗೂ ತ್ರಾಸ ಆಗ್ಬಾರ್ದ ಅನ್ನೂ ರೀತಿಯಲ್ಲಿ ಇರ್ತಾರ ಮಕ್ಕಳು, ಆತರಯೆಲ್ಲ ಐತಿ ಇಗಿಂದ ಹುಡುಗುರದ ಹುಡಿಗ್ಯಾರಾದ, ಕಲೆ ಎಲ್ಲಾ ಚನ್ನಾಗಿದೆ ಚೆಂದ ಓದ ಬೇಕ ಎಲ್ಲಾ ಮಾಡಬೇಕು. ತಂದಿ ತಾಯಿ ಹೇಳಿದೆಲ್ಲಾ ಕೇಳ್ತಾ ಇರ್ಬೇಕು, ಅವೆಲ್ಲಾ ಮಾಡ್ತಾ ಇದ್ರ ಮಕ್ಕಳೀಗ ಒಂದು ಹುರುಪ ಬರತ್ತ, ಏನಾದ್ರು ಮಾಡ್ಬೇಕಪ್ಪಾ, ಮುಂದವರೀಬೇಕು ಇದೊಂದ ವಾರ್ಷಿಕದಪರೀಕ್ಷೆ ಬರದು ಮುಗೀತಪಾ ಅಂದ್ರೆ ಗುರುವನ್ನ ಮುಂದಿನ ಪರೀಕ್ಷೆಗೆ ಮತ್ತ ಅವ್ರಿಗೆ ಹುರುಪ್ ಬರೂಹಂಗ ನಾವ. ತಾಯಿಂದಿರು ಮಾಡ್ತಾ ಇರಬೇಕು ಅವ್ರಿಗೆ, ಅವ್ರು ಹುರುಪಲೆ ಇರ್ತಾರ ರಜಕ್ಕ ಮತ್ತ ಎರಡ ತಿಂಗಳು ಹೋದಾಗ ಮತ್ತ ಅಲೊಂಥರಾ change ಆಗ್ಬಿಡ್ತಾರ ಮಕ್ಕಳು, ಇದು ಮಾಡೋದ್ರಿಂದ ಮಕ್ಕಳಿಗೂ ತ್ರಾಸ ಅಗುದಿಲ್ಲಾರೀ, ಎಲ್ಲಾ ರೀತಿಯಿಂದ ಅವುಕು ಒಂದ ಸ್ವಲ್ಪ change ಆಕ್ಕೆತಿ ಮಕ್ಕಳಿಗೆ ಈಗ ನಮ್ಮ. Parents ಎಲ್ಲಾ ತಂದೆ ತಾಯಂದಿರು ಎಲ್ಲಾ ಬರೇ ಮಕ್ಕಳ್ದ್ ಅಭ್ಯಾಸ ಅಭ್ಯಾಸ ಅಂತ ಬೆನ್ನ ಬೀಳತರ, ಅಭ್ಯಾಸದೊಂದೇ ಇರಲ್ಲಾ ಮತ್ತ ಅವ್ರಿಗೇ ಅದರ ಚಟುವಟಿಕೆ ಏನ್ ಇರ್ತಾವ ಅದ್ರಲ್ಲಿ ಆಸಕ್ತಿ ಕೊಡ್ಬೇಕು ನಾವು, ತಾಯಂದಿರು ಆದವರು, ಏನೈತಿ ಕಲೆ ಅಂತ ಗುರುತ ಮಾಡ್ಕೊಬೇಕ ಅವ್ರನ್ನ. ಪರೀಕ್ಷೆದಲ್ಲಿ ಚಂದಗಾ ಉತ್ತೀರ್ಣ ಅದರಪಾ ಅಂತಂದ್ರ ಅವ್ರ ಒನ್ನೊಂದ ಉನ್ನತ ಸ್ಥಾನಕ್ಕ ಹೋದಂಗ ಹೋದಂಗ ಅವ್ರ ಎಲ್ಲಾ ಒಳ್ಳೆ ಪರೀಕ್ಷೆ pass ಆಗಿ ಹೆಸರ ತೊಗೊಂಡ ಬರ್ತಾರ.

Hello hai .

ನಾನು ಸೌಖ್ಯ ಇದ್ದೇನೆ.

ಎಂತ ಮಲ್ಗಿದ್ದಲ್ಲಿಂದ ಎದ್ದು ಮಾತಾಡುದ ಈಗ ಏನು ಕಥೇ? ಇಲ್ಲಪ್ಪ ನಾನು blouse ಹೊಲಿತಾ ಇದ್ದೇನೆ. ಹೌದಾ ನಾನು ಮಲಗಿದ್ದಾಗೆ ಕಾಣ್ತದೆ ನನ್ಗೆ ನಿದ್ದೆಯಲ್ಲಿ ಮಾತಾಡುವಾಗೆ. ಇಲ್ಲಪ್ಪ blouse ಒಂದು urgent ಕೊಡ್ಲಿಕ್ಕೆ ಇತ್ತು ಹೊಲಿತಾ ಇದ್ದೀನಿ. ಹೌದಾ ಮತ್ತೆ ಏನ್ phone ಮಾಡಿದ್ದು?

ಏನಿಲ್ಲಾ ನಾಳೆ ಒಂದು function ಉಂಟು ಬರ್ತಿರಾಂತ call ಮಾಡಿದ್ದು, ಒಟ್ಟಿಗೆ ಹೋಗೋಣ ಅಂತ. ಹೋಗುವ ಹೋಗುವ. school ಅಲ್ಲಿ ಇರುವಾಗ ಎಲ್ಲ ಒಟ್ಟಿಗೆ ಹೋಗ್ತಿದ್ದದ್ದಲ್ವಾ ನಾವು. ಹೌದು, ಈಗ ಕೂಡ ಒಮ್ಮೆ meet ಆಗುವ ಅಂತ. ಹೌದಾ ಹಾಗೆನಾ school ಅಲ್ಲಿ ಇರುವಾಗ ನೆನಪಿದೆಯಾ ನಿನ್ಗೆ ಏನೆಲ್ಲಾ ಮಾಡ್ತಿದ್ದೇವಂತ ನಾವು. ಹಾ ಗೊತ್ತುಂಟು ಏನು ನೆನಪಿಲ್ಲದೆ.

ಎಂತ ಇವಾಗ ಅದೆಲ್ಲ ಮಜಾ ಇಲ್ಲ ಅಲ್ವಾ ಮುಂಚಿನಾಗೆ. ಅಲ್ಲ ಇವಾಗ ನಗು ಬರ್ತದೆ ಆ school ನಲೆಲ್ಲಾ ಮಾಡಿದ್ದು

ನೆನಪಿದೆ ಹಾಗಾದ್ರೆ ಮತ್ತೆ, ಮನೆಯಲ್ಲಿ ಹೌದು ಹೌದು ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಹಾ ಸೌಖ್ಯ ಇದ್ದಾರೆ. ಯಾರಾದ್ರೂ ಸಿಗ್ತಾರಾ friends ನವರು school ನದ್ದು? ಹಾ ಹಾ, ಒಮ್ಮೊಮ್ಮೆ ಸಿಗ್ತಾರೆ ಈಗ ಸ್ವಲ್ಪ ದೂರ ದೂರ ಇದ್ದೆವಲ್ಲ ಸಿಗುದಿಲ್ಲ. ಅಲಾ, phone ಮಾಡ್ತಾರಾ? ಹಾ, ಒಬ್ಬೊಬ್ರತ್ರುಂಟು contact . ಹೌದಾ ಹ್ಮ್ ಮತ್ತೆ teacher ನವರು ಸಿಗ್ತಾರಾ? ಹಾ, teacher ನವರು ಕೂಡಾ ಸಿಗ್ತಾರೆ.

ಊರಿಗೆ ಹೋಗುವಾಗ ಸಿಗ್ತಾರೆ ಅವರು ಒಂದೊಂದು teacher . ಈಗ ಮಗ್ಗಿ ಎಲ್ಲ ಬರ್ತದ ನಿನ್ಗೆ ಎಲ್ಲ ಮಗ್ಗಿ ಕೂಡಾ.

ಕಲ್ತಿದ್ಯ ಈಗ ಅಲ್ಲ ಈಗ ಸ್ವಲ್ಪ ದೊಡ್ಡವರಾಗಿದ್ದೇವಲ್ಲಾ ಆವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಅವರಿದ್ದೆ ಹಾಗಾಗಿ ಬರ್ತಿರ್ಲಿಲ್ಲವೇನೋ. ಹೌದಾ, ಈಗ ಬರ್ತದೆ ಹಾಗಾದ್ರೆ. ಹಾ, ಈಗ ಬರ್ತದೆ ಮಗ್ಗಿ. ಹಾ, ಇಲ್ಲದ್ರೆ ಈಗ ಕೂಡಾ ಪೆಟ್ಟು ಬೀಳ್ತಾ ಇತ್ತು teacher ನ ಕೈಯಿಂದ ನಿನ್ಗೆ.

ಮುಂಚೆ ಎಂತದು ಮಗ್ಗಿ ಹೇಳದಿದ್ರೆ bench ನ ಮೇಲೆ ನಿಲ್ಲಿಸ್ತಾರೆ.

ಹಾ, ಹಾಗೆ ನೆನಪಿದೆ ನಿನ್ಗೆ ಹಾಗಾದ್ರೆ. ಪೆಟ್ಟು ತಿಂದದ್ದೆಲ್ಲಾ teacher ನತ್ರ.

Class ಗೆಲ್ಲ ಕುತ್ಕೊಳ್ಳುದೇ ಇಲ್ಲ ಆವಾಗೆಲ್ಲ ಅಲಾ, ಇವಾಗ ಓದ್ಬೇಕಂತ ಅನಿಸ್ತದೆ. ಹೌದು, ಮತ್ತೊಬ್ಬರನ್ನು ನೋಡುವಾಗ ಅನಿಸ್ತದಲ್ಲ. ಅಲ್ಲಾ ಆವಾಗ ನಿನ್ಗೆ ಉದಾಸೀನ ಇತ್ತು ಶಾಲೆಗೆಲ್ಲ ಬರ್ಲಿಕ್ಕೆ.

ಆವಾಗ ತುಂಬ ಕೆಲಸ ಅಲ್ಲ ಶಾಲೆಗೆ ಬರ್ಲಿಕ್ಕೂ ಕೂಡಾ. ಹಾಗೆ ಈಗ ಇಲ್ವಾ ಕೆಲಸ, ಈಗ ಅದಕ್ಕಿಂತ ಜಾಸ್ತಿ ಇದೆ. ಹಾ, ಈಗ ಅದಕ್ಕಿಂತ ಜಾಸ್ತಿ ಇದೆ ಆವಾಗ ಬುದ್ಧಿ ಹಾಗೆ ಅಲ್ವಾ ಮತ್ತೆ ಆಟಾಲ್ಲ.

ಹೌದ್ ಹೌದು.

ಹಾ, ಸೌಖ್ಯ ಸೌಖ್ಯ.

ಹಾಗಾದ್ರೆ ಇನ್ನೊಮ್ಮೆ ಮಾಡ್ತೇನೆ ನಾನ್ ನಿನ್ಗೆ call .

ಹಾ ನಾವು ಇಲ್ಲಿ ಕಾಪುವಿಂದ, Desicrew company ಯಿಂದ.

ಅಂದ್ರೆ ನಾವು company ಯಿಂದ ಪ್ರವಾಸಕ್ಕೆ ಹೋಗುವ plan ಮಾಡಿದ್ದೇವೆ. ಈ ಬರುವ ಶನಿವಾರ ಮತ್ತು ಆದಿತ್ಯವಾರ.

ನಾವೂ ಮಾಡಿದ್ದು ಮೈಸೂರಿಗೆ ಹೋಗುವ ಹೇಳಿ.

ಅದಕ್ಕೆ ನಾವು ಒಟ್ಟಿಗೆ ಮೂವತ್ತೆರಡು ಮಂದಿ ಇದ್ದೇವೆ. ಎಷ್ಟು ದಿವಸದ್ದು ಪ್ರವಾಸ ಇಟ್ಟಿದ್ದೀರಿ? ಎರಡು ದಿವಸದ್ದು ಅಂದ್ರೆ time ಒಂದು ದಿವಸ ಅಂದ್ರೆ ಶನಿವಾರ ಹೋಗಿ, ಆದಿತ್ಯವಾರದಂದು ಸಂಜೆ ಆಗುವಾಗ return ಬರುವ ಹೇಳಿ.

ಹೌದಾ, ಹ ಸರಿ ನಿಮ್ದು ಎಷ್ಟು ಮೂವತ್ತೆರಡು ಜನ ಇದ್ದೀರಾ?

Okay ಹ ಅದು Kilometer ಗೆ forty five rupees ಆಗ್ತದೆ per day ಹೌದು, per day three hundred kilometers fix ನಮ್ದು.

ಹಾ ಮತ್ತೆ night traveling ಇದ್ರೆ, driver BATA ವನ್ನು ಕೊಡ್ಲಿಕ್ಕೆ ಇದೆ.

ಹ okay ಅದ್ ನೋಡ್ತೇವೆ. ಅಂದ್ರೆ ನಮ್ಗೆ ಮಧ್ಯಾಹ್ನ ಮೈಸೂರಿಗೆ ಮುಟ್ಟುವ ಹಾಗೆ ಹೋಗ್ಬೇಕು ಹಾಗೆ.

ಮಧ್ಯಾಹ್ನವಾ? ಮಧ್ಯಾಹ್ನ ಅಂದ್ರೆ ಇಲ್ಲಿಂದ ಒಂದೂ ಅಂದಾಜೂ ಹಾ ಮಧ್ಯರಾತ್ರಿಯಲ್ಲಿ ಹೊರಡ್ಬೇಕು ಇಲ್ಲಿಂದ, ಒಂದು ಹನ್ನೆರಡು ಹನ್ನೆರಡುವರೆಗೆ ಹೊರಡ್ಬೇಕು. ಹ okay ಅಂದ್ರೆ ನಾವಲ್ಲಿ room book ಮಾಡಿದ್ದೇವೆ, ಒಂದು ದಿವಸ stay ಆಗ್ಬೇಕಲ್ಲಾ, ಅದಕ್ಕೆ ಅಲ್ಲಿ checking ಹನ್ನೆರಡು ಗಂಟೆಗೆ ಇರುದು ಮಧ್ಯಾಹ್ನ.

Okay ಅದು ಮುಟ್ಬಹುದು, ಆಹ್ ಇಲ್ಲಿ ಮಧ್ಯರಾತ್ರಿಇಂದ ಹೊರಡ್ಬೇಕಾಗ್ತದೆ. Okay ಮತ್ತೆ ಏನಾದ್ರು advance ಉಂಟಾ ಕಟ್ಲಿಕ್ಕೆ? ಹೌದು, advance ಒಂದು ನಮ್ಗೆಟೆ ten thousand ಕಟ್ಬೇಕು. Okay ಅಂದ್ರೆ ನಾವು, ಎಷ್ಟು charge ಮಾಡ್ತೀರಿ ನೀವು?

ಅದು per kilometer forty five rupees .

Minimum three hundred kilometers ಆಗ್ಬೇಕು, ಒಂದು per day .

ನೀವು two days ಅಂದ್ರೆ six hundred kilometer ಅಷ್ಟು ಕಟ್ಲೇಬೇಕು. ಅದಕ್ಕಿಂತ ಕಮ್ಮಿ ಆದ್ರೂ ಕೂಡ ಕಟ್ಲೇಬೇಕು ಜಾಸ್ತಿ ಆದ್ರೆ ಆಹ್ ಅದಕ್ಕೆ per kilometer forty-five rupees ಹಾಗೆ. Okay okay ನಾವು ಅದೇ ಹೋಗುವಾಗ, ಕೆಲವ್ places ಹುಡುಕಿ ಇಟ್ಟಿದ್ದೇವೆ ಅಲ್ಲಿಗೆಲ್ಲ ಹೋಗಿ, ಮತ್ತೆ ಹಿಂದೆ ಬರುವಾಗ direct ಬರುವ ಹೇಳಿ.

Okay ಅದು ನೀವು ಇಲ್ಲಿಂದ ಹೊರಡುವಾಗ, ಮಧ್ಯರಾತ್ರಿ ಇಂದ ಹೊರಡುವಾಗ ನಿಮ್ಗೆ ರಾತ್ರಿಯೆಲ್ಲಾ ಸಿಗುದಿಲ್ಲ ಅಲ್ಲ?

ಬೆಳಗ್ಗಿನ ಜಾವ ನಿಮ್ಗೆ ಸಿಗ್ಬಹುದು.

ಬರುವಾಗ ಆದ್ರೆ, ನೀವು ಅಲ್ಲಿಂದ ಹೇಗೆ ಹೊರಡ್ತೀರಿ ಹಾಗೆ.

ಹಾ actually actually KRS ಅಲ್ಲಿ night , ಆ KRS ಅಲ್ಲಿ ಎಲ್ಲ ಸ್ವಲ್ಪಾ ಇದು ಮಾಡಿ, enjoy ಮಾಡಿ ಬರುದು.

ಅಲ್ಲಿ ಮಾಡಿ ತಿರುಗಾಡ್ಬಹುದು, ಹೌದು. actually KRS ಇಂದ night ಅಲ್ಲಿ ಇದು ಮಾಡಿಯೇ ಹೊರಡುದು ಜಾಸ್ತಿ ಜನರೆಲ್ಲ.

ನೋಡಿ ನಿಮ್ಗೆ ಹೇಗೆ ಆಗ್ತದೆ, comfortable ಆಗ್ತದೆ ಹಾಗೆ.

Driver ಹೇಗೆ? ನೀವು ಬರ್ತೀರಾ, ಇದ್ದಾರಾ?

ಹ ಸರಿ ಬೇರೆ ಏನಾದ್ರು ಮಾಹಿತಿ ಬೇಕಿತ್ತಾ sir ?

ಹ okay ಅದುವೇ, ನಾನು ನಿಮ್ಗೆ ಆದ್ರೆ ನಾಳೆ call ಮಾಡ್ತೇನೆ, ಅಂದ್ರೆ ಈಗ ಇದ್ದ detail ಹೇಳ್ತೆ, ಅವರಿಗೆ company ಅವರಿಗೆ.

ನಮಸ್ಕಾರ. ನಮ್ಮ ಊರು ಪೆರ್ಡೂರು.

ಒಂದು ಒಳ್ಳೆಯ ಒಂದು ಊರು. ಅದೆ ಇಲ್ಲಿನ ದೇವರು ಅನಂತ ಪದ್ಮನಾಭ. ಅವ್ರಿಗೆ ಬಾಳೆಹಣ್ಣಂದ್ರೆ ತುಂಬಾ ಇಷ್ಟ. ಅ ಜಾತ್ರೆ. ಜಾತ್ರೇಲಿ ಒಮ್ಮೆ ಇಲ್ಲಿ ಶುರು ಆಗುದ್ ಹದ್ನಾಲ್ಕನೇ ತಾರೀಕಿಗೆ ಶುರು ಆಗ್ತದೆ. ಹದ್ನಾಲ್ಕಲಿ ಬೆಳಿಗ್ಗೆ ತನ್ಕ ಇರ್ತದೆ ಇಲ್ಲಿ ಪೂಜೆ ರಂಗ ಪೂಜೆ. ಹಾಗು ದೀಪೋತ್ಸವ ರಥಗಳ ಮೇಲೆ ಇಡ್ತಾರೆ. ಸಂಕ್ರಾಂತಿಯಲ್ಲಿ ಬೆಳಿಗ್ಗೆ ತನ್ಕ ನಡಿಯುವಂತ ಒಂದು ಉತ್ಸವ. ಇನ್ನು ಇವತ್ತು ಮಹಾರಥೋತ್ಸವ ಅಂದ್ರೆ ದೊಡ್ಡ ರಥವನ್ನು ಎಳಿತಾರೆ ಸಂಜೆ ತುಂಬಾ ಒಂದು ಒಳ್ಳೆವಾದ ಒಂದು ದೇವಸ್ಥಾನದ ಒಂದು ಜಾತ್ರೆ. ನೋಡ್ಲಿಕ್ಕೆ ತುಂಬಾ ಇಷ್ಟಾಗ್ತದೆ ಇಲ್ಲಿನ ಜಾತ್ರೆ ನೋಡ್ಲಿಕ್ಕೆ ಅಂದ್ರೆ ಅಷ್ಟು ಒಂದು ಒಳ್ಳೆ ರೀತಿಲಿ ಆಗ್ತದೆ ಕಾರ್ಯಕ್ರಮಗಳು ತುಂಬಾ ಇದೆ. Dance , ನಾಟಕ, ಸಂಗೀತ ಹಾಗು ಯಕ್ಷಗಾನ. ಕರ~ ಕರಾವಳಿಯ ಹೆಮ್ಮೆಯ ಗಂಡುಮೆಟ್ಟಿನ ನಾಡು ಯಕ್ಷಗಾನ ನಮ್ಮ ಹೆಮ್ಮೆಯ ಪೆರ್ಡೂರು ಮೇಳ. ಇವರಿಂದ ಯಕ್ಷಗಾನ ಕೂಡ ಉಂಟು. ಎಲ್ಲವನ್ನು ನೋಡಿ ಒಂದು ಜಾತ್ರೆ ಒಂದು ಸೊಬಗನ್ನು ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ದೇವರನ್ನು ಒಂದು ನೋಡಿ. ಹಾಗೆ ಇಲ್ಲಿ ಬಂದಂತಹ ಸಣ್ಣ ಪುಟ್ಟ ಅಂಗ್ಡಿಗಳು ಎಲ್ಲ ಇದೆ. ಅಂಗ್ಡಿಗಳಲ್ಲಿ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಅಂಗ್ಡಿಗಳು ಕೂಡ ಬರ್ತದೆ. ಹಾಗೆ ಮತ್ತೇ ತೊಟ್ಟಿಲು ಏನ್ ಇದ್~ ಇದು ಖುಷಿ ಪಡುವನ್ತದ್ದು ಅಂದ್ರೆ ಪ್ರತಿ ಒಂದು ಇಲ್ಲಿ ಒಂದು ಸಣ್ಣ ಇದು ಜಾಗದಲ್ಲಿ ಏನೆಲ್ಲಾ ಆಗ್ತದೆ ಅಂದ್ರೆ. Dance , ನಾಟಕ, ಸಂಗೀತ ಹಾಗು ಯಕ್ಷಗಾನ. ಅಲ್ಲ ಪೆರ್ಡೂರು ದೇವಸ್ಥಾನ ಹತ್ರ ಸ್ವಲ್ಪನೆ ಜಾಗ ಇದ್ರೂ ಕೂಡ ಅಲ್ಲಿ ತೊಟ್ಟಿಲುಗಳು ತುಂಬ ಇರ್ತವೆ.